ಎರಡು ಫ್ಯಾನ್ ಕೂಡ ಇದೆ ಒಂದು ಹೊರಗಡೆ ತಿರುಗುತ್ತಿದೆ ಇನ್ನೊಂದು ಒಳಗಡೆ ತಿರುಗುತ್ತಿವೆ ಇದು ವೈಟ್ ಫ್ಯಾನ್ ಆಗಿದೆ.

ಸ್ಟೈಲ್ ಊ ಮುಡ್ಕೊಂಡಿರೋ ಸ್ಟೈಲ್ ಎಲ್ಲಾನು ಒಂದೇ ತರ ಇದೆ.

ನೆಂಟರು ಇಷ್ಟರು ಇದ್ದಾರೆ ಇಲ್ಲಿ ಪುರೋಹಿತರು ಶಾಸ್ತ್ರವನ್ನು ಮಾಡಿಸುತ್ತಿದ್ದಾರೆ. ಇಲ್ಲಿ ಹೂಗಳಿಂದ ತುಂಬಾ ಸುಂದರವಾಗಿ ಡೆಕೋರೇಷನ್ ಮಾಡಿದ್ದಾರೆ.

ಗಿಡಗಳು ಬೆಳೆದಿದ್ದಾವೆ ಇದು ಒಂದು ಪ್ರಕೃತಿಯ ನೋಟ ವಾಗಿದ್ದು ಸುಂದರವಾಗಿ ಕಾಣಿಸುತ್ತಿದೆ ಇಲ್ಲಿ ಬಳ್ಳಿಗಳು ಕೆಳಗೆ ಇಳಿಬಿದ್ದಿದೆ.